ಶ್ರೀ ಹಾವೇರಿ ಹಾಸ್ಪಿಟಲ್ ಅಂತ ಬೋರ್ಡ್ ಇನ್ ನೇಮ್ ಬರ್ದಿದಾರೆ ಹಾಗು ವೈಟ್ ಕಲರ್ ಮೇಲೆ ಬ್ಲೂ ಕಲರ್ ಅಲ್ಲಿ ಡಾಕ್ಟರ್ಸ್ ನೇಮ್ ಬರೆದಿದ್ದಾರೆ. ಕೆಳಗಡೆ ವಿಂಡೋ ಇದೆ. ಹಾಗೆ ಸೈಡ್ ಅಲ ಡೋರ್ ಇದೆ. ಡೋರ್ ಒಲ್ಗಡೆ ಇಬ್ಬರು ವ್ಯಕ್ತಿಗಳು ಕೂತಿದ್ದಾರೆ.

ನೆಲ ಇದೆ ನೆಲ ಎಲ್ಲಾ ಕಪ್ಪಗ ಕಪ್ಪಯಿದೇ ಅಲ್ಲಲೆ ಅಲ್ಲಲೆ ಚಿಕ್ ಚಿಕ್ ಕಾಯಿಗಳ ತರ ಬಿದಿದೆ ಒಂದ್ ದೊಡ್ಡ ಬಿಲ್ಡಿಂಗ್ ಇದೆ ಬಿಲ್ಡಿಂಗ್ ಗೋಲ್ಡ್ ಕಲರ್ ಬ್ಲೂ ಕಲರಲೀ --

ಗೋಲ್ದು ಮತ್ತೆ ಕ್ರೀಮ್ ಕಲರ್ ಲ್ಲಿ ಪೇಂಟಿಂಗ್ ಮಾಡಿದಾರೆ ಮಸಿ--

ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಗ್ರೀನ್ ಮತ್ತೆ ಆರೆಂಜ್ ಕಲರ್ ಪೇಂಟ್ ಮಾಡಿದ್ದಾರೆ ಲೈಟ್ ಇದೆ ಎಲ್ಲೋ ಕಲರ್ ದು ಮರ ಇದೆ

ಇಬ್ರ ಜನ ನಿಂತ್ಕೊಂಡ್ ಪರ್ಚೆಸ್ ಮಾಡ್ತಾ ಇದ್ದಾರೆ ಪಕ್ಕದಲ್ಲಿ ಶಾಪ್ ಇದೆ ಲೈಟ್ ಇದೆ ಮೇಲ್ಗಡೆನು ಶಾಪ ಇದೆ.

ಚಿಕ್ಕದು ಮಸೀದಿ ಇದೆ ಮಸೀದಿಯಲ್ಲಿ ಗ್ರೀನ್ ಬ್ಲಾಕ್ ವೈಟ್ ಪೈಂಟ್ ಮಾಡಿದಾರೆ.

ಮಸೀದಿ ಇದೆ ರೆಡ್ ಕಲರ್ ಮ್ಯಾಟ್ ಇದೆ ಫ್ಯಾನ್ ಇದೆ ವೈಟ್ ಕಲರ್ ಗೋಡೆ ಇದೆ ಗ್ರೀನ್ ಕಲರ್ ದು ಈದ್ ಇದೆ ಬ್ಲಾಕ್ ಕಲರ್ ದು ಗೋಡೆ ಇದೆ.

ಬಿಲ್ಡಿಂಗ್ ಇದೆ ಬಿಲ್ಡಿಂಗ್ ಮುಂದೆ ಆಟೋಗಳು ನಿಂತಿದ್ದಾವೆ ಲಿಂಕ್ ಮೇಲ್ಗಡೆ ಲಿಂಕ್ ಇದೆ ಮದ್ಯದಲ್ಲಿ ವಿವೊ--

ದೊಡ್ಡದು ಫ್ಲಾಗ್ ಇದೆ ಫ್ಲಾಗ್ ಪಕ್ಕ ನೇ ಮಸೀದಿ ಇರೋ ತರ ಇದೆ.

ವಯರ್ ಇದೆ ಕಾರ್ ಇದೆ ರಸ್ತೆ ಇದೆ ಆ ಕಡೆ ಈ ಕಡೆ

ಐದಾರ್ ಫ್ಯಾನ್ಸ್ ಇದೆ ಹೊರಗಡೆ ಮರ ಇದೆ ಮರ ಹಸಿರ--

ಹೊರಗ್ ಗ್ರೀನ್ ಇದೆ ಮೈಕ್ ಇದೆ.

ಮಸೀದಿ ಒಳಗಡೆ ಚಿತ್ರ ಇದೆ ಹ್ಮ್ಮ್ ಮಸೀದಿ ಒಳಗಡೆ ಜನ ಕುತ್ಕೊಂಡು ನಮಾಜ್ ಮಾಡ್ತಾ ಇದ್ದಾರೆ ಬ್ಲೂ ಕಲರ್ ದು ಪೈಂಟ್ ಇದೆ.